ಈ ಚಿತ್ರದಲ್ಲಿ ಒಂದು ಬಸ್ ಸ್ಟೇಷನ್ ಇದೆ.

ಈ ಚಿತ್ರದಲ್ಲಿ ಒಂದು ಪಾರ್ಟಿ ನಡೆಯುತ್ತಿದೆ ಆ ಪಾರ್ಟಿನಲ್ಲಿ ಬಹಳಷ್ಟು ಜನರು ಬಂದಿದ್ದಾರೆ ಅದರಲ್ಲಿ ಕೆಲವು ಜನರು ಮಾತಾಡುತ್ತಾ ಇದೆ.

ಇದ್ದಾರೆ ಹಾಗೂ ಇಲ್ಲಿ ಕೆಲವು ಜನರು ಜೀನ್ಸ್ ಪ್ಯಾಂಟ್ ಶಾರ್ಟ್ಸ್ ಗೌನ್ಸ್ ಕೂಡ ಹಾಕೊಂಡ್ ಬಂದಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಬ್ಯಾಂಕ್ ಮತ್ತು ಒಂದು ಎ_ಟಿ_ಎಮ್ ಇದೆ.

ಎ_ಟಿ_ಎಂ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ ಅಂತ ಬರೆದಿದ್ದಾರೆ ಮತ್ತು ಆ ಬ್ಯಾಂಕ್ ಕಪ್ಪು ಬಣ್ಣದ ಗೆಟಿದೆ ಮತ್ತು ಸುತ್ತಮುತ್ತ ಶೆಟ್ಟರ್ ಗಳು ಕೂಡ ಕಾಣ್ತಾ ಇವೆ.

ಆ ಬಾಗಿಲು ಗೋಡಿ ಟೈಲ್ಸ್ ಗಳು ಹಚ್ಚಿದ್ದಾರೆ ಮತ್ತು ಇಲ್ಲಿಯೂ ಡಬ್ಬಿಯಿದೆ ಹಾಗೂ ಸುತ್ತ ಗಿಡ ಮರಗಳು ಮತ್ತು ಲೈಟ್ ಕಂಬ ಕೂಡ ಇವೆ.

ಕಪಾಟುಗಳಲ್ಲಿ ಬೇರೆ ಬೇರೆ ಬಗೆಯ ಪುಸ್ತಕಗಳನ್ನು ಸಾಲುಸಾಲಾಗಿ ಇಟ್ಟಿದ್ದಾರೆ ಕಪಾಟಿನ ಮೇಲೆ--

ಅದರ ಮೇಲ್ಗಡೆ ದೊಡ್ಡ ಪೋಸ್ಟರ್ ಗಳು ಹಚ್ಚಿದ್ದಾರೆ.

ದೊಡ್ಡ ಕನ್ನಡಿಗಳು ಮತ್ತು ಬಹಳಷ್ಟು ಲೈಟ್ ಗಳು ಇವೆ ಇಲ್ಲಿ ಒಂದು ಎ_ಸಿ ಮತ್ತು ಒಂದು ದುಷ್ಟಬಿನ್ ಕೂಡ ಕಾಣುತ್ತಾ ಇದೆ.

ನೀರಿನಲ್ಲಿ ತುಂಬ ಕಲ್ಲುಗಡು ಮತ್ತು ದೊಡ್ಡ ಬಂದೇಗಡು ಇವೆ.

ಈ ಚಿತ್ರದಲ್ಲಿ ಒಂದು ಪೆಟ್ರೋಲ್ ಪಂಪ್ ಇದೆ.

ಮತ್ತು ಅಲ್ಲಿ ಬಹಳಷ್ಟು ಗಾಡಿಗಳು ಕೂಡ ಇವೆ.

ಮತ್ತು ಬಹಳಷ್ಟು ಜನರ ಕೂಡ ಇವೆ ಹಾಗೂ ಸುತ್ತಮುತ್ತ ದೊಡ್ಡ ಬಿಲ್ಡಿಂಗ್ ಗಳು ಮತ್ತು ಲೈಟ್ ಕಂಬ ಕೂಡ ಕಾಣುತ್ತಾ ಇವೆ ಸುತ್ತ ಮುತ್ತ ಗಿಡಗಳು ಇವೆ.

ಕರ್ನಾಟಕ್ ಪ್ಲಾಸ್ಟಿಕ್ ಹೌಸ್ ಅಂತ ದೊಡ್ಡ ಬೋರ್ಡ್ ಇದೆ.

ಡಬ್ಬಿಗಳು ಚೇರ್ ಗಳು ಮತ್ತು ಕೊಡಗಳು ಕೂಡ ಕಾಣುತ್ತಾ ಇವೆ ಮತ್ತು ಆ ಅಂಗಡಿಯ ಪಕ್ಕದಲ್ಲಿ ಒಂದು ಶಟರ್ ಕೂಡ ಕಾಣುತ್ತಯಿದೆ.

ಬಹಳಷ್ಟು ಬಾಕ್ಸ್ ಗಳು ಇವೆ ಆ ಬಾಕ್ಸ್ ಹೆಸರು ಮುಫೀನ್ಸ್ ಅಂತ ಬರೆದಿದ್ದಾರೆ ಮತ್ತು ಇಲ್ಲಿ ಸಮೋಸ ಪ್ಯಾಟೀಸು ಬಿಸ್ಕೆಟ್ ಕೂಡ ಕಾಣುತ್ತಾ ಇವೆ.

ಈ ಚಿತ್ರದಲ್ಲಿ ಒಂದು ಬೇಕ್ರಿ ಅಂಗಡಿ ಇದೆ ಆ ಅಂಗಡಿಯಲ್ಲಿ ಬಹಳಷ್ಟು--

ಕೇಕ್ ಗಳು ಇಟ್ಟಿದ್ದಾರೆ ಆ ಕೌಂಟರ್ ಮೇಲ್ಗಡೆ ಚಿಕ್ಕ ಕೇಕ್ ಇಟ್ಟಿದ್ದಾರೆ ಅದರಲ್ಲಿ ಹಳದಿ ಗುಲಾಬಿ ಕಪ್ಪು ಬಿಳಿ ಬಣ್ಣದ ಕೇಕ್ ಗಳು ಇವೆ.

ಇಟ್ಟಿದ್ದಾರೆ ಒಂದ್ ಮೇಲೆ ಒಂದ್ ಜೋಡಿಸಿ ಇಟ್ಟಿದ್ದಾರೆ ಹಿಂದು ಒಂದು ಖಾಲಿ ಕುರ್ಚಿಗಳು ಮತ್ತು ಡಬ್ಬೆಗಳು ಇವೆ.

ಈ ಚಿತ್ರದಲ್ಲಿ ಒಂದು ಅಂಡಗಿ ಇದೆ ಆ ಅಂಡಗಿ ಹೆಸರು ಜೈ ಆಶಾಪುರಾ ಪ್ಲೈವುಡ್ ಅಂಡ್ ಹಾರ್ಡ್ವೇರ್ ಅಂತ ಅಂಗಡಿ ಇದೆ.

ಅಂಗಡಿಗಳು ಮತ್ತು ಗಿಡಗಳು ಕೂಡ ಕಾಣುತ್ತ ಇವೆ.

ಆ ಚತ್ ಸುತ್ತಮುತ್ತ ದೊಡ್ಡ ಬಿಲ್ಡಿಂಗ್ ಗಳು ಮತ್ತು ದೊಡ್ಡ ಗಿಡಮರಗಳು ಕೂಡ ಕಾಣುತ್ತ ಇವೆ ಹಾಗು ಇಲ್ಲಿ ಲೈಟ್ ಕಂಬ ಕೂಡ ಇವೆ.

ಆ ಪಾರ್ಕ ಮುಂಭಾಗದಲ್ಲಿ ಒಂದು ಹಗ್ಗದ ರಚನೆ ಇದೆ ಮತ್ತು ಆ ಪಾರ್ಕಿನಲ್ಲಿ ಹುಲ್ಲು ಮತ್ತು ಗಿಡ ಮರಗಳು ಕೂಡ ಕಾಣುತ್ತ ಇವೆ.

ಅಸ್ಟೇಜ ತುಂಬಾ ಚೆನ್ನಾಗಿ ಅಲಂಕಾರಿ ಮಾಡಿದ್ದಾರೆ.

ಔಷಧಿಗಳು ಇವೆ ಅದರಲ್ಲಿ ಆರ್ ಸಿಸ್ಟೀನ್ ಬಹಳಷ್ಟು ಟಾನಿಕ್ ಬಾಟಲ್ ಗಳು ಇವೆ ಅದರಲ್ಲಿ ಕೆಂಪು ಬಿಳಿ ಕಪ್ಪು ಇದೆ.

ಈ ಚಿತ್ರದಲ್ಲಿ ಒಂದು ಹಾಸ್ಪಿಟಲ್ ಇದೆ ಆ ಹಾಸ್ಪಿಟಲ್ ಹೆಸರು ಚನ್ಶೆಟ್ಟಿ ಹಾಸ್ಪಿಟಲ್ ಇದೆ ಅದರ ತೆಳಗಡೆ ಟೆಸ್ಟ್ ಟ್ಯೂಬ್ ಬೇಬಿ ಸೆಂಟರ್ ಅಂತ ಕಾಣುತ್ತ ಇದೆ.

ಈ ಚಿತ್ರದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿಯ ಹೆಸರು ಶ್ರೀ ಸರಸ್ವತಿ.

ಈ ಚಿತ್ರದಲ್ಲಿ ಒಂದು ಅಂಗಡಿ ಇದೆ ಆ ಅಂಗಡಿಯ ಹೆಸರು ಅಹೇಮದ್ ಸ್ಟೀಲ್ ಫರ್ನೀಚರ್ ಅಂತಾ ಒಂದ್ ಬೋರ್ಡು ಇದೆ.

ಆ ಅಂಗಡಿಯಲ್ಲಿ ಫರ್ನಿಚರ್ ಸಾಮಾನುಗಳು ಇವೆ ಅದರಲ್ಲಿ ಎರಡು ಬೆಡ್ ಮತ್ತು ಬಹಳಷ್ಟು ಅಲಮಾರಿಗಳು ಇವೆ.

ಆ ಬೆಡ್ ಹಿಂದೆ ಒಂದು ಶೋಕೆಸ್ ಕೂಡ ಕಾಣುತ್ತಾ ಇದೆ ಆ ಅಂಗಡಿಯಲ್ಲಿ ಬಹಳಷ್ಟು ಡೈಗಳು ಮತ್ತು ಫ್ಯಾನ್ ಗಳು ಇವೆ.

ಆ ಮಂದಿರ್ ಹೊರಗಡೆ ಬಹಳಷ್ಟು ಧ್ವಜಗಳು ಹಚ್ಚಿದ್ದಾರೆ ಮಂದಿರ ಪಕ್ಕದಲ್ಲಿ ಒಂದು ದೊಡ್ಡ ಬಿಲ್ಡಿಂಗ್ ಇದೆ.

ಟಾಪು ಜೀನ್ಸು ಲೆಗ್ಗಿಸ್ ಅಂಡ್ ಸಣ್ಣು ಮಕ್ಕಳು ಬಟ್ಟೆಗಳು ಕೂಡ ಇವೆ.

ಈ ಚಿತ್ರದಲ್ಲಿ ಒಂದು ಅಂಗಡಿ ಇದೆ ಅ ಅಂಗಡಿಯ ಹೆಸರು ಶ್ರೀ ಶ್ರೀ ಜಗದೀಶ್ವರಿ ಮಾತಾ ಎಲೆಕ್ಟ್ರಿಕಲ್ ಅದರ ಕೇಳಗ --

ಬ್ಯಾಂಕದಲ್ಲಿ ಒಂದು ಕಂಬ ಮೇಲೆ ಯೂನಿಯನ್ ಪಿರಿಯಸ್ ಅಂತ ಬರ್ದಿದ್ದಾರೆ.

ಈ ಚಿತ್ರದಲ್ಲಿ ಒಂದು ಮಜಿದ ಇದೆ.

ಈ ಚಿತ್ರದಲ್ಲಿ ಒಂದು ಸುನಾರ್ ಅಂಗಡಿ ಇದೆ ಆ ಅಂಗಡಿಯ ಗ್ವಾಡಿ ಮೇಲೆ ಬಹಳಷ್ಟು ಬಂಗಾರದ ಚಿತ್ರಗಳಿವೆ.

ಮತ್ತು ಅಂಗಡಿಯೊಳಗೆ ಹಸಿರು ಬಣ್ಣದ ಗ್ಲಾಸ್ --